ಮತ್ತು ಈ ಸ್ವಿಮ್ಮಿಂಗ್ ಪುಲಿ ನಲ್ಲಿ ಹಲವಾರು ಮಕ್ಕಳು--

ಮತ್ತು ಹಿಂದುಗಡೆ ಒಂದು ಟ್ರಕ್ಕ ನ್ನು ಕಾಣಬಹುದು.

ಇದರಲ್ಲಿ ಕೂಳಿತುಕೊಳ್ಳಲು ಒಂದು ಚೇರ್ ಸಹ ಇದೆ.

ಮತ್ತು ಇಲ್ಲಿ ಕೆಳಗಡೆ ಚಿಕ್ಕ ಚಿಕ್ಕ ಸಸಿಗಳನ್ನು ನೋಡಬಹುದು

ಇಲ್ಲಿ ಕಿಟ್ರಾವ್ ಅಂದ್ರೆ ಡ್ರಮ್ಸೆಟ್ಟನ್ನು ಬಾರಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ.

ಇಲ್ಲಿ ಜಿಮ್ ಮಾಡಲು ಹಲವಾರು ಬಗೆಯ ವಸ್ತುಗಳನ್ನು ಕಾಣಬಹುದಾಗಿದೆ ಮತ್ತು ಇಲ್ ಮೇಲ್ಗಡೆ ಒಂದ್ ಫ್ಯಾನ್ ಸಹ ನೋಡಬಹುದು ಮತ್ತು ಇಲ್ಲಿ ಮಿರರ್ ಗಳನ್ನು ಕಾಣಬಹುದಾಗಿದೆ.

ಹಾಗು ಈ ಪಾರ್ಕಿನ ಮಧ್ಯದಲ್ಲಿ ಕಟ್ಟಿಗೆಗಳನ್ನು ಜೋಡಿಸಿದ್ದಾರೆ ಹಾಗು ಇಲ್ಲಿ ಮಹಿಳೆಯು ಕುಳಿತುಕೊಂಡಿರುವ ದೃಶ್ಯ--

ಮತ್ತು ಇಲ್ಲಿ ನಾಲ್ಕು ಚೇರ್ ಗಳು ಸಹ ನಮಗೆ ಕಾಣುತ್ತಿವೆ ಮತ್ತು ಇಲ್ಲಿ ಮೇಲ್ಗಡೆ ಒಂದು ಫ್ಯಾನ್ ಅನ್ನು ನೋಡಬಹುದು ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ಸ್ ಮೇಲೆ ಕೆಲವು ಮೊಬೈಲ್ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಪೆಟ್ರೋಲ್ ಬಂಕ್ ಅನ್ನು ಕಾಣಬಹುದು ಮತ್ತು ಇಲ್ಲಿ ಡೀಸೆಲ್ ಅಂಡ್ ಪೆಟ್ರೋಲ್ --

ತಿಳಿ ಮುಂದುಗಡೆ ಒಂದು ಸ್ಕೂಟಿ ಸಹ ನಿಂತಿದೆ.

ಈ ಚಿತ್ರದಲ್ಲಿ ನಾವು ಒಂದು ಮನೆಯನ್ನು ನೋಡಬಹುದು ಹಾಗೂ.

ಈ ಮನೆಯಲ್ಲಿ ಒಂದು ಕಿಟಕಿಯನ್ನು ಕಾಣಬಹುದು ಹಾಗೂ ಈ ಮನೆ ಸುತ್ತಲೂ ಕಾಂಪೌಂಡನ್ನು ಕಟ್ಟಿರುವ ದೃಶ್ಯ ಕಾಣಬಹುದಾಗಿದೆ ಹಾಗೂ ಇಲ್ಲಿ ಮುಂದುಗಡೆ ನಿಚ್ಚುಣಿಕೆಯನ್ನ ನೋಡಬಹುದು.

ಮತ್ತೆ ಇಲ್ಲಿ ಹಲವಾರು ಜನರು ನಿಂತುಕೊಂಡಿದ್ದಾರೆ ಹಾಗು ಮೂರು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ ಮತ್ತು ಹಿಂದಗಡೆ ದೊಡ್ಡದಾದಂತ ಅಂತಹ ಒಂದು ಬಿಲ್ಡಿಂಗ್ಸ್ ಅನ್ನು ನೋಡಬಹುದು ಹಾಗು ಹಚ್ಚ ಹಸಿರಾದಂತ ಗಿಡ ಮರಗಳು ಇವೆ.

ಮತ್ತು ಹಚ್ಚಹಸಿರದಂತಹ ದೊಡ್ ದೊಡ್ಡ ಗಿಡ ಮರಗಳನ್ನು ನೋಡಬಹುದು ಮತ್ತು ಇಲ್ಲಿ ಒಂದು ಬೈಕ್ ಸಹ ನಿಂತಿದೆ.

ಗಾಳಿಯನ್ನು ಬೆಂಕಿಯನ್ನು ಆರಿಸುವ ಒಂದು ಮಾಪಕ ಸಹ ಇದೆ ಮತ್ತು ಇಲ್ಲಿ ಒಂದು ಕರೆಂಟಿ ನ ಕೇಬಲ್ಸ್ ಗಳನ್ನೂ ನೋಡಬಹುದಾಗಿದೆ ಮತ್ತು ಇಲ್ಲಿ ರಟ್ಟಿನ ಬಾಕ್ಸ್ ಸಹ ನಾವು ಕಾಣಬಹುದು.

ಎರಡು ಬಸ್ ಗಳು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಆಟವಾಡಲು ಚಿಕ್ಕ ಮಕ್ಕಳಿಗೆ ಆಟದ ವಸ್ತುಗಳನ್ನು--

ಬಗ್ಗಿ ನಮಸ್ಕಾರ ಮಾಡುತ್ತಿರುವ ದೃಶ್ಯ ಕಾಣಬಹುದು ಮತ್ತು--

ಮತ್ತು ಕಾಂಪೌಂಡನ್ನು ನಿರ್ಮಿಸಿದ್ದಾರೆ ಮತ್ತು ದೊಡ್ಡದಾದಂತ ಬೇವಿನ ಮರವನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಮಳೆ ಬಂದು ನಿಂತಿರುವ ಒಂದು ಪ್ರವಾಹವನ್ನು ಕಾಣಬಹುದು ಮತ್ತು ಇಲ್ಲಿ ಒಂದು ಕಾರ್ --

ಮತ್ತು ಅಚ್ಚಹಸಿರಾದಂತಹ ಗಿಡಮರಗಳು ಸಹ ನಮಗೆ ಕಾಣುತ್ತಿವೆ.

ಕಾಣಬಹುದಾಗಿದೆ ಮತ್ತು ಇದು ಒಂದು ಅಂಗಡಿಯಾಗಿದ್ದು ಇಲ್ಲಿ ಒಂದು ಕಸದ ಬುಟ್ಟಿಯನ್ನು--